ಒಂದು ಸುಂದರವಾದ ವೆಜ್ ಬಿರಿಯಾನಿ ಆಗಿದೆ ಈ ವೆಜ್ ಬಿರಿಯಾನಿ ಯು ಸವಿಯಲು ತುಂಬಾ ರುಚಿಕರವಾಗಿರುತ್ತದೆ ಪಕ್ಕದಲ್ಲಿ ಗ್ಲಾಸ್ ಇದೆ ಮತ್ತು ಎರಡು ಚೇರು ಗಳಿವೆ ಮತ್ತು ಒಂದು ಫ್ಯಾನ್ ಕಾಣುತ್ತಾ ಇದೆ ಒಂದು ಸುಂದರವಾದ ಕೊಠಡಿ ಇದೆ.

ಕಟ್ಟಡವನ್ನು ಕಟ್ಟುತ್ತಿದ್ದಾರೆ ಮತ್ತು ಬಾಗಿಲನ್ನು ಕುಂಡಿಸುತ್ತಿದ್ದಾರೆ.

ಈ ಗಾರ್ಡನ್ ವ್ಯವಸ್ತೆಯಲ್ಲಿ ಹಚ್ಚ ಹಸಿರಿನಿಂದ ಕೂಡಿದಂತ ಗಿಡಗಳಿವೆ.

ಒಂದು ಲ್ಯಾಂಡ್ರಿ ಲ್ಯಾಬದ ಅಡ್ವರ್ಟೈಸ್ಮೆಂಟ್ ಸ್ಟೇಟ್ಮೆಂಟ್ ಅನ್ನು ಇಲ್ಲಿ ಕೊಡಲಾಗಿದೆ. ವಿ ಕೇರ್ ಯುವರ್ ಫ್ಯಾಬ್ರಿಕ್ಸ್ ಅವರ್ ಸರ್ವಿಸಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಬ ರೀತಿಯಲ್ಲಿ ಅಡ್ವಟೈಸ್ಮೆಂಟ್ ಹಾಕಲಾಗಿದೆ. ಇಲ್ಲಿ--

ಇಲ್ಲಿ ಒಂದು ರೈಲ್ ಭೋಗಿಗಳಿವೆ ಈ ಭೋಗಿಯೂ ಅಳಿಯ ಮೇಲೆ ಹೋಗುತ್ತಿವೆ ಮತ್ತು ಪಕ್ಕದಲ್ಲಿ ಹಸಿರು ಗಿಡಗಳಿವೆ ಮತ್ತು ಎತ್ತರವಾದಂತಹ.

ನೈಸರ್ಗಿಕವಾದ ಸುಂದರವಾದ ಅಂತಹ ಚಿತ್ರ ಇದಾಗಿದೆ ಈ ಚಿತ್ರದಲ್ಲಿ ಗಿಡಗಳು ಕಪ್ಪಾಗಿ ಕಾಣುತ್ತೇವೆ ಮತ್ತು ಮೇಲೆ ಆಕಾಶವು ಕೂಡ ಸ್ವಲ್ಪ --